ಹಾಗೆ ಇಲ್ಲಿ ಮತ್ತೊಬ್ಬ ವ್ಯಕ್ತಿಯು ಅಲ್ಲಿ ಕೌಂಟರ್ ನ ಎದುರುಗಡೆ ನಿಂತಿದ್ದಾನೆ.

ಹಾಗೂ ಈ ಅಂಗಡಿಯ ಹೊರಗಡೆ ಒಂದು ಮನೆ ಕಾಣಿಸುತ್ತಿದೆ.

ಇದು ಒಂದು ಸ್ಮಾರ್ಟ್ ಬಜಾರ್ ಇದೆ.

ಒಂದು ರೂಮಿನ ಬಾಗಿಲು ಮುಚ್ಚಿದೆ ಮತ್ತೊಂದು ರೂಮಿನ ಬಾಗಿಲು ತೆರೆದಿದೆ.

ಇಲ್ಲಿ ಒಂದು ನದಿ ಇದೆ ಈ ನದಿಯ ಮೇಲೆ ಹಲವಾರು ಮಶೀನುಗಳಿವೆ.

ಮತ್ತು ಇಲ್ಲಿ ಒಂದು ರಸ್ತೆ ಇದೆ.

ಇದರ ಪಕ್ಕದಲ್ಲಿ ಒಂದು ರಸ್ತೆ ಇದೆ.

ಈ ಕೋಣೆಯ ಮೇಲ್ಗಡೆ ಹೋಗಲು ಕಬ್ಬಿಣದ ತಿಳುಗಳನ್ನು ಮಾಡಿದ್ದಾರೆ.

ಮತ್ತು ಈ ಕಚೇರಿಯ ಸುತ್ತಮುತ್ತಲು ಹಚ್ಚ ಹಸಿರು ಗಿಡಗಳು ಬೆಳೆದಿವೆ.

ಮತ್ತು ಈ ಅಂಗಡಿಯ ಹೊರಗಡೆ ಒಬ್ಬ ಹೆಣ್ಣು ಮಗಳು ಚಾಕಲೇಟ್ ತಿನ್ನುವ ದೃಶ್ಯವುಇದೆ.

ಆಟದ ಮೈದಾನದಲ್ಲಿ ಹಲವಾರು ಜನರು ತಮ್ಮ ತಮ್ಮ ಆಟಕಳನ್ನು ಆಡಿಕೊಳ್ಳುತ್ತಿದ್ದಾರೆ.

ಇಲ್ಲಿ ಒಂದು ರೋಡ್ ಇದೆ ರೋಡ್ ನ್ ಮೇಲೆ ಎರ್ಡಮೂರು ಕಾರುಗಳನು ನಿಲ್ಲಿಸಲಾಗಿದೆ.